ಸೆಲ್ ನಂಬರ್ ತ್ರಿಬಲ್ ಏಟ್ ಫೋರ್ ತ್ರೀ ಸಿಕ್ಸ್ ಫೋರ್ ಒನ್ ಫೋರ್ ಒನ್ ಎಂದು ಬರೆದಾಗಿದೆ.

ಎಲ್ಲಾ ರೀತಿಯ ಬಾಕ್ಸ್ ಗಳು ಅಲ್ಲಿ ಬಹಳಷ್ಟು ಎಲ್ಲಾ ಆ ಕಾನೆಗಳಲ್ಲಿ ಬಹಳಷ್ಟು ಎಲ್ಲಾ ರೀತಿಯ ಬಾಕ್ಸ್ ಗಳನ್ನು ಇಕ್ಕಿದ್ದಾರೆ.

ಒಂದು ನೀರು ತೆಳಗಡೆ ಬೀರುವುದು ಕಂಡು ಬರುತ್ತಿದೆ.

ಮರಗಳು ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಿವೆ.

ಬಲೂನ್ಸ್ ಗಳು ಎರಡು ಕಲರ್ ನಲ್ಲಿ ಇವೆ ಒಂದು ವೈಟ್ ಮತ್ತೆ ಇನ್ನ ಒಂದು ಗ್ರೀನ್ ಕಲರ್ ನಲ್ಲಿವೆ.

ತೆ ನಾಲ್ಕು ಬೈಕ್ ಗಳು ಕಾಣಿಸುತ್ತಿವೆ.

ಹಾಗೆಯೇ ಲೈಟ್ಸ್ ಗಳು ಕೂಡ ಕಾಣಿಸುತ್ತಿವೆ.

ಸೈಯದ್ ಬುಕ್ ಸ್ಟಾಲ್ ಅಂಡ್ ಜೆರಾಕ್ಸ್ ಎಂದು ಬರೆದಿರುವುದು ಕಂಡು ಬರುತ್ತಿದೆ.

ಮತ್ತೆ ಒಂದು ಮನೆವು ಕೂಡ ಇಲ್ಲಿ ಮನೆಗಳು ಕೂಡ ಕಾಣಿಸುತ್ತಿವೆ.

ಒಬ್ಬನು ಕುರ್ಜಿಯ ಚೇರ್ನ ಮೇಲೆ ಕುಳಿತಿದ್ದಾನೆ.

ಇಲ್ಲಿ ಅತ್ಯಂತ ಒಂದು ಬಹಳಷ್ಟು ಸುಂದರವಾದ ಚೆನ್ನಾಗಿರುವ ಅ ಸೋಫಾ ಅತ್ಯಂತ ದೊಡ್ಡದಾದ ಸುಂದರ ಅ ಸೋಫಾ ಸೆಟ್ ಒಂದು ಕಂಡು ಬರುತ್ತಿದ್ --

ಹಾಗೇ ಅವೆಲ್ಲದರ ಭಾವ ಚಿತ್ರಗಳು ಕೂಡ ಕಾಣಿಸುತ್ತಿವೆ.

ಇಲ್ಲಿ ಬಹಳಷ್ಟು ಅ ಲೈಟ್ಸ್ ಬಲ್ಬ್ ಗಳು ಕಣ್ ಕಾಣಿಸುತ್ತಿವೆ.

ಮತ್ತೆ ಆ ಮನುಷ್ಯನ ಮುಖ ಭಾವಚಿತ್ರವನ್ನು ಮುಚ್ಚಲಾಗಿದೆ.

ಅದೇ ಹಾಗೆ ಫ್ಲಾಸ್ಕೋ ಅದು ಒಂದು ದೊಡ್ಡನೆ ಅದು ನೀರಿನ ಟ್ಯಾಂಕ್ ಅದು ಸಹ ಇದೆ.

ಹಾಗೆ ಅದರ ಭಾವಚಿತ್ರ ಕೂಡ ಇಲ್ಲಿ ಕಂಡುಬರುತ್ತಿದೆ.

ಮತ್ತೆ ಅತ್ಯಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಂಡು ಬರುತ್ತಿವೆ.